ಅಂಗಡಿಯು ತುಂಬ ಸ್ವಚ್ಚತೆಯಿಂದ ಶುಭ್ರವಾಗಿ ಕಾಣಿಸಿಕೊಳ್ಳುತ್ತಿದೆ.

ಅಂಗಡಿಯು ತುಂಬ ದೊಡ್ಡದಾಗಿದ್ದು ವಿದ್ಯುತ್ ಬಲ್ಬ್ ಗಳೊಂದಿಗೆ ಹೊಳೆಯುತ್ತಿದೆ.

ಇಲ್ಲಿ ನೀರು ತುಂಬಾ ಅಸ್ವಚ್ಚತೆಯಿಂದ ಪಾಚಿನಿಂದ ಕೂಡಿದೆ. ಈ ನೀರನ್ನು ದಾಟಲು ಸಣ್ಣ ಸಣ್ಣದ ಕಟ್ಟೆಗಳನ್ನು ಮಾಡಿದ್ದಾರೆ.

ಅದರಲ್ಲಿ ದಾಟಿ ಹೋಗಬಹುದು ಇದರ ಸುತ್ತ ಹಲವಾರು ಗಿಡ ಮರಗಳು ಇದೆ.

ಪುಸ್ತಕಗಳನ್ನು ಸಾಲಾಗಿ ಸ್ವಚ್ಚತೆಯಿಂದ ಇಟ್ಟಿದ್ದಾರೆ ಜೋಡಣೆ ಮಾಡಿದ್ದಾರೆ. ಇಲ್ಲಿ ಒಬ್ಬ ವ್ಯಕ್ತಿಯು ತನಗೆ ಬೇಕಾದ ಪುಸ್ತಕವನ್ನು ತೆಗೆದುಕೊಂಡಿದ್ದಾನೆ.

ಇಲ್ಲಿ ಗಾಜಿನ ಕನ್ನಡಿಗಳನ್ನು ಕಾಣಬಹುದು ಮತ್ತು ಕಬ್ಬಿಣದ ಕಾಣಬಹುದು ಇಲ್ಲಿ ಹಲವಾರು ಜನರು ನಿಂತಿದ್ದಾರೆ .